ಕಾಣಬಹುದು ಇದು ನೋಡಲು ತುಂಬಾನೆ ಸುಂದರವಾಗಿದೆ.

ಇದು ಒಂದು ಮುಂಭಾಗದಲ್ಲಿ ವ್ಯಕ್ತಿಗಳು ನಿಂತಿರುವ ದೃಶ್ಯ ಎಂದು ಹೇಳಬಹುದು ಹಾಗೆ ಇದರಲ್ಲಿ ಒಂದು--

ಈ ದೃಶ್ಯವು ನೋಡಲು ತುಂಬ ಸುಂದರವಾಗಿದೆ ಎಂದು ಹೇಳಬೌದು.

ಇದು ಒಂದು ಹೋಟೆಲ್ ನಮಗೆ ತಿಳಿದುಬರುತ್ತದೆ ಇದರಲ್ಲಿ ನಾವು ಒಬ್ಬ ವ್ಯಕ್ತಿಯನ್ನು ಕಾಣಬಹುದು ಹಾಗೆ ಹಲವಾರು ರೀತಿಯಾದ ಫ್ಯಾನ್ ನನ್ನು ಅಳವಡಿಸಿದ್ದನ್ನು ಇಲ್ಲಿ ನಾವು ಕಾಣಬಹುದು ಹಾಗೆ ಲೈಟಿಂಗ್ ನ ವ್ಯವಸ್ಥೆಯನ್ನು ನಾವು ಕಾಣಬಹುದು.

ಹಾಗೆಯೇ ಇದರಲ್ಲಿ ಏನನ್ನು ಹೋರಾಟ ಮಾಡುತ್ತಿರುವ ದೃಶ್ಯವನ್ನು ನಾವು ಕಾಣಬಹುದು ಅಥವಾ ಏನನ್ನು ಸಮಸ್ಯೆ ಪರಿಹಾರ ಹರಿಸಿತ್ತಿರುವುದನ್ನು ಕಾಣಬಹುದು.

ಕೆಂಪು ಬಣ್ಣದಿಂದ ಕೂಡಿದ್ದು ಮತ್ತು ಟ್ರಯ್ಲಿಯ ಬಣ್ಣ ಕರಿ ಬಣ್ಣದಿಂದ ಕೂಡಿದೆ ಎಂದು ಹೇಳಬಹುದು.

ಇಸಿಗೆ ಹಾಕಿದ್ದು ಒಂದೊಂದು ನೋಡಲು ಒಂದೊಂದು ಡಿಸೈನಿನ ಆಕಾರದಲ್ಲಿ ಇದ್ದಾವೆ ಎಂದು ಹೇಳಬಹುದು.

ಹಿಂದೆ ಒಂದು ಕಲ್ಲಿನ ಗೋಡೆಯನ್ನು ನಾವು ಕಾಣಬಹುದು ಹಾಗೆ ದೊಡ್ಡ ದೊಡ್ಡ ಮರಗಳನ್ನು ನಾವು ಇಲ್ಲಿ ಕಾಣಬಹುದು.

ಒಟ್ಟಾರೆ ಈ ದೃಶ್ಯ ನೋಡಲು ತುಂಬಾನೇ ಸುಂದರವಾಗಿದೆ ಎಂದು ಹೇಳಬಹುದು.

ಹಾಗೆ ಒಳಗಡೆ ಒಂದು ಕಂಪನಿ ಅಂಗಡಿಯನ್ನು ಕಾಣಬಹುದು ಅತ ದೊಡ್ಡ ದೊಡ್ಡ ಗಿಡ ಮರಗಳನು ನಾವು ಇಲ್ಲಿ ಕಾಣಬಹುದು.

ಹಾಗೆ ಹಲವಾರು ರೀತಿಯಾದ ಕಟ್ಟಿಗೆಗಳನ್ನು ಇದರ ಮುಂಭಾಗದಲ್ಲಿ ಕಾಣಬಹುದು.

ಹೊಲದ ವ್ಯವಸಾಯದಲ್ಲಿ ಒಬ್ಬ ಹುಡುಗ ಫೋಟೊ ತೆಗೆದು ಕೊಳ್ಳುವ ಸಮಯ ಎಂದು ಹೇಳಬಹುದು ಈ ಹುಡುಗನು ತನ್ನ ಕಿವಿಯಲ್ಲಿ ವಾಕ್ಮನ್ ಅನ್ನು ಹಾಕಿಕೊಂಡಿದ್ದಾನೆ ಹಾಗೆ ಒಂದು ಜಾಕೆಟ್ ಅನ್ನು ಹಾಕಿಕೊಂಡಿದ್ದಾನೆ.

ಇದರ ಮಧ್ಯದಲ್ಲಿ ಒಣಗಾವಲು ಇದೆ ಎಂದು ಹೇಳಬಹುದು ಹಾಗೆ ದೊಡ್ಡ ದೊಡ್ಡ --

ಇದ್ರಲ್ಲಿ ಒಬ್ಬ ವ್ಯಕ್ತಿ ಫೋನ್ ಅನ್ನು ಹಿಡಿದುಕೊಂಡು ಸೆಲ್ಫಿ ಯನ್ನು ತೆಗೆದುಕೊಳ್ಳುತ್ತಿರುವ ಸಮಯ ಎಂದು ಹೇಳಬಹುದು.

ಕನ್ನಡಿ ಮಿರರ್ ಅನ್ನು ನಾವು ಕಾಣಬಹುದು ಒಟ್ಟಾರೆ ಈ ದೃಶ್ಯ ನೋಡಲು ತುಂಬಾನೆ ಸುಂದರವಾಗಿದ್ದು ಇದರಲ್ಲಿ ಲೈಟಿಂಗ ನ ವ್ಯವಸ್ಥೆ ಅಳವಡಿಸಿದ್ದನ್ನು ನಾವು ಇಲ್ಲಿ ಕಾಣಬಹುದು.

ಇದು ಒಂದು ಮಹಿಳೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡುತ್ತಿರುವ ಸಮಯ ಎಂದು ಹೇಳಬಹುದು ಈ ಮಹಿಳೆ ತನ್ನ ತೆಲೆಗೆ ಹೂವನ್ನು ಮುಡಿಸಿದ್ದು ಹಣೆಗೆ ಒಂದು ಬಂಡಾರ ಬಟ್ಟನ್ನು ಬಳುಕೊಂಡಿದ್ದಾಳೆ ಹಾಗೆ ಕೈಯಲ್ಲಿ ತುಂಬಿದ ಬಳೆಯನ್ನು ಹಾಕಿಕೊಂಡಿದ್ದು ಹಾಗೆ ಕಾಲಿನಲ್ಲಿ ಡಿಸೈನಿನ--

ಸಣ್ಣ ಪುಟ್ಟ ಟೆಂಗಿನ ಮರಗಳನ್ನು ತೋಟಗಾರಿ ಕಿತ್ತ ಕಾಣಬಹುದು ಹಾಗೆ ಚೇರ್ಗಳನ್ನು ಕಾಣಬಹುದು ಇದು ನೋಡಲು--

ದೊಡ್ಡ ಮರಗಳು ಮತ್ತು ಕಾಣಬಹುದು ಆ ಮರಗಳ ಮೇಲೆ ಹೂ ಹಚ್ಚಿದನ್ನು ನಾವು ಇಲ್ಲಿ ಕಾಣಬೋದು.

ಇಲ್ಲಿ ಅಂಗಡಿಯಲ್ಲಿ ಹಲವಾರು ರೀತಿಯಾದ ಹಣ್ಣುಗಳು ಸಿಗುತಾವೆ ಎಂದು ಹೇಳಬಹುದು ಇದು ನೋಡಲು ತುಂಬಾನೇ ಸುಂದರವಾಗಿದೆ.

ಇದು ಒಂದು ಹೊಲದ ವ್ಯವಸಾಯ ನೀರಿನಲ್ಲಿ ಒಂದು ಪಕ್ಷಿ ನೀರಿನಲ್ಲಿ ಮೈಯುತ್ತಿರುವ ಸಮಯ ಎಂದು ಹೇಳಬಹುದು ಇದು ಕರಿ ಬಣ್ಣದಿಂದ ಇದರ ಕಾಲು ಹಳದಿ ಬಣ್ಣದಿಂದ ಕೂಡಿದ್ದು ದೂರದಲ್ಲಿ ಹಚ್ಚ ಹಸಿರಿನಂತಿರುವ--

ಇದು ಒಂದು ಕಾರ್ ವಾಟರ್ ವಾಶ್ ಅಥವಾ ಒಂದು ಕಾರ್ ಗ್ಯಾರೇಜ್ ಎಂದು ನಮಗೆ ತಿಳಿದು ಬರುತ್ತದೆ.

ಹಾಗೆ ಇದರ ಮುಂಭಾಗದಲ್ಲಿ ಒಬ್ಬ ವ್ಯಕ್ತಿ ಬರುವುದನ್ನು ನಾವು ಕಾಣಬಹುದು ಹಾಗೆ ಇದರ ಹಿಂದುಗಡೆ ಬೇರೆ ರೀತಿಯಾದ ಕಾರ್ ಮತ್ತು ಮರಗಳನ್ನು ನಾವು ಇಲ್ಲಿ ಕಾಣಬಹುದು.

ಗೆ ಇದರ ಹಿಂದ್ಗಡೆ ಒಂದು ಕಬ್ಬಿಣದ ಕಂಪೌಂಡ್ ಅನ್ನು ಅಳವಡಿಸಿದ್ದನ್ನು ನಾವು ಕಾಣುತ್ತೆವೆ.

ಹಾಗೆ ಬೇರೆ ಬೇರೆ ರೀತಿಯಾದ ಮರಗಳನ್ನು ನಾವು ಇಲ್ಲಿ ದೊಡ್ಡ ದೊಡ್ಡದ ನೇರಳೆ ಮರವನ್ನು ಕಾಣುತ್ತಿವೆ.

ಇದನ್ನು ಒಂದು ಕಟ್ಟಿಗೆಯ ಬಂಡಿಯ ಒಳಗಡೆ ಹಾಕಿಕೊಂಡು ಹೋಗುತ್ತಿರುವ ದೃಶ್ಯವನ್ನು ಕಾಣಬಹುದು.

ಹಾಗೆ ಇದರ ಬಾಜು ನೀಲಿಯಾದಾದ ತಗಡು ಶೇಡ್ಡನ್ನು ಕಾಣಬಹುದು.

ಕದತರ ಟೈಪ್ ಮಾಡಿದರೆ ಎಂದು ಹೇಳಬಹುದು.

ಹಾಗೆ ದೊಡ್ಡದಾದ ಕಲ್ಲು ಕಲ್ಲು ಬಂಡೆಗಳು ಕಾಣುತ್ತಿದ್ದಾವೆ ಎಂದು ಹೇಳಬಹುದು.

ಇದು ನೋಡಲು ತುಂಬಾನೆ ಸುಂದರವಾಗಿದ್ದು ಇದು ನಮಗೆ ಬಯಲು ಸೀಮೆ ವಾತಾವರಣದಲ್ಲಿ ಕಂಡುಬರುತ್ತದೆ ಎಂದು ಹೇಳಬೌದು ಹಾಗೆ ದೂರದಲ್ಲಿ ದೊಡ್ಡ ದೊಡ್ಡ ಮನೆಗಳನ್ನು ನಾವು ಕಾಣಬೌದು.

ಇದು ಒಂದು ರಾಧಾಕ್ರಿಷ್ಣನ ಚಿತ್ರನ ಮೇಲೆ ದೀಪ ಹಚ್ಚುತಿರುವ ದೃಶ್ಯ ಎಂದು ಹೇಳಬಹುದು.

ಒಟ್ಟಾರೆ ಇದು ನೋಡಲು ತುಂಬಾನೆ ಸುಂದರವಾಗಿದೆ ಎಂದು ಹೇಳಬಹುದು.

ಹಾಗೆ ಇದ್ರಲ್ಲಿ ಲೈಟಿಂಗ್ ನ ವ್ಯವಸ್ಥೆಯನ್ನು ಅಳವಡಿಸಿದ್ದನ್ನು ನಾವು ಇಲ್ಲಿ ಕಾಣಬಹುದು.

ಹಾಗೆ ಎರಡು ರೀತಿಯಾದ ಕಿಡಕಿಗಳನ್ನು ನಾವು ಇಲ್ಲಿ ಕಾಣಬಹುದು.

ಹಾಗೆ ಆ ಅಂಗಡಿಯ ಶಟರ್ಸ್ ಮುಚ್ಚಿದೆ ಎಂದು ಹೇಳಬಹುದು ಹಾಗೆ ಹೊರಗಡೆ ಹಲವಾರು ರೀತಿಯಾದ ವಸ್ತುಗಳನ್ನು --

ಇದು ಒಂದು ಐಕಾನಿಕ್ ಅಂಗಡಿ ಅಥವಾ ಹೋಟೆಲ್ ಎಂದು ಹೇಳಬಹುದು ಇದರ ಮುಂಭಾಗದಲ್ಲಿ ಒಂದು ದೊಡ್ಡದಾದ ಟೇಬಲ್ ಅನ್ನು ಅಳವಡಿಸಿದ್ದು ಅದರ ಮೇಲೆ--

ಲೈಟಿಂಗ್ಸ್ ನ ವ್ಯಕ್ತಪಡಿಸಿದ್ದು ಹಾಗೆ ಒಂದು ಫ್ಯಾನಿನ ವ್ಯವಸ್ಥೆಯನ್ನು ಅಳವಡಿಸಿದ್ದು ಟೇಬಲ್ ನ ಮೇಲೆ ಕಲ್ ಕಲರ್ ಡಿಸೈನ್ ಇನ ಹೂವು ಗಿಡಗಳನ್ನು ಅಳವಡಿಸಿದ್ದಾರೆ ಹಾಗೆ --